ಈ ಚಿತ್ರದ ವಿಶೇಷತೆ ಏನಂದ್ರೆ ಈ ಚಿತ್ರದಲ್ಲಿ ಸಣ್ಣ ಗಿಡ ಮರ ಬಳ್ಳಿ ಅಂದ್ರೆ

ಈ ಮತ್ತೊಂದು ಚಿತ್ರ ಟೈಲ್ಸ್ ಗಳ ಹಿಂಭಾಗದಲ್ಲಿ ಮುಂದಿನ ಒಂದು ಕಂಚಿನ ಪ್ರತಿಮೆ ತರ ಇದು ಗೋಚರಿಸ್ತಾಯಿದೆ.

ಕಾಗಿ ಮೀಸಲಿರಿಸುವ ಒಂದು ವಾಹನ ರೆಡಿ ಯಾಗಿದೆ ಅದು ಫೋರ್ಸ್ ಅನ್ನೋ ಒಂದು ಕಂಪನಿ ಯಿಂದ ಅದು ಮ್ಯಾನುಫಾರ್ಚರ್ ಅಥವಾ ತಯಾರಿಕೆ ಆಗಿದೆ.

ಇದು ಬಳ್ಳಾರಿಯ ವಾಣಿಜ್ಯ ತೆರಿಗೆ ಭವನ ಆಗಿರುತ್ತದೆ. ಎರಡು ಅಂತಸ್ತಿನ ಈ ವಾಣಿಜ್ಯ ತೆರಿಗೆ ಭವನದಲ್ಲಿ ಅನೇಕ ತರಹದ ಅಧಿಕಾರಿಗಳು ಕೆಲಸವನ್ನ ಪ್ರತಿನಿತ್ಯ ಮಾಡ್ತಾನೆ ಇರುತ್ತಾರೆ.

ಇದು ಯಾವುದೋ ಒಂದು ಸುಸರ್ಜಿತ ಒಂದು ಕಚೇರಿಯ ತರ ಬಿಂಬತವಾಗ್ತಾ ಇದೆ.

ಈ ಒಂದು ಜಾಗ ಮುಸ್ಲಿಮರ ಪವಿತ್ರ ಒಂದು ಸ್ಥಳ ಅಂತ ಹೇಳಬಹುದು ಆ ಒಂದು ಕಟ್ಟೆಗಳ ಮೇಲೆ ಶಾಲಿನ ಹಸಿರು ಶಾಲಿನ ರೀತಿ ಹೊಚ್ಚಿದ್ದಾರೆ.

ಅಲ್ಲಿ ಒಂದು ಹೂಗಳನ್ನು ಕೂಡ ನೋಡಬಹುದು ಒಬ್ಬ ವ್ಯಕ್ತಿ ಅಲ್ಲಿ ಕುತ್ಕೊಂಡಿದ್ದಾರೆ ಅನೇಕ ನಾನಾ ರೀತಿಯ ಕಲರ್ ಗಳನ್ನ ಬಳಸಿ ಬಣ್ಣಗಳನ್ನು ಹೊಂದಿರುವ ಶಾಲ್ ಗಳನ್ನ ಹೊಚ್ಚಿದ್ದಾರೆ.

ಬೃಹದಕಾರದ ಈ ಗೋಪುರ ಹೊಂದಿರುವ ಈ ದೇವಸ್ಥಾನ ಓಂ ನಮಃ ಶಿವಾಯ ಬರಹ ಹೊಂದಿರುವುದರಿಂದ ಇದು ಒಂದು ಶಿವನ ಸನ್ನಿಧಿಯಾಗಿರಬಹುದು ಎಂದು ಭಾಸವ ಆಗ್ತಾ ಇದೆ.

ಈ ಒಂದು ಕಟ್ಟಡ ಸರ್ಕಾರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು ಬಳ್ಳಾರಿ ಯದ್ ಆಗಿರುತ್ತದೆ

ನೀಲಿ ಆಕಾಶ ಬಿಳಿ ಮೋಡ ಹಸಿರು ಮರಗಳು ಮತ್ತು ಬೃಹತ್ ಆಕಾರವಾಗಿ ಹರಿಯುತ್ತಿರುವ ನದಿ ಆ ಈ ಚಿತ್ರವು ನೈಸರ್ಗಿಕ ಮೂಲಕ್ಕೆ ಎತ್ತಿಡದ ಒಂದು ಕನ್ನಡಿ ಆಗಿರುತ್ತದೆ ನೋಡಲು ಎರಡು ಕಣ್ಣು ಸಾಲದು.